ತಾರಾನಾಥ್‌ ರೋಡ್‌ ರಾಯಚೂರು.

ಎ.ಟಿ.ಎಂ ಮುಂದ ಒಬ್ಬ ವಾಚ್ ಮ್ಯಾನ್ ಕುಳಿತಾದನೆ ಈ ಎ.ಟಿ.ಎಂ ಹೆಸರು ಸಿಟಿ ಯೂನಿಯನ್ --

ಇದೊಂದು ಚರ್ಚ್‌ ಮುಂಭಾಗದಲ್ಲಿ ಚರ್ಚ್‌ ಮುಂಭಾಗದಲ್ಲಿ --

ಪ್ರಜೆಗಳೆಲ್ಲಾ ನೋಡ ಬಂದಿದ್ದಾರೆ ಮತ್ತು ಫಾದರ್‌ ಕೂಡ ಇದ್ದಾರೆ.

ಗಿಡಗಳು ಎಲ್ಲಾ ಇದಾವೆ --

ಇದು ಒಂದು ಫಂಕ್ಷನ್ ಹಾಲ್‌ ಈ ಫಂಕ್ಷನ್ ಹಾಲ್ದಲ್ಲಿ ಟೇಬಲ್‌ ಗಳು ಮತ್ತು ಚೇರ್ ಗಳು ಮತ್ತು --

ಇದು ಒಂದು ಬ್ಯೂಟಿ ಪಾರ್ಲರ್‌ ಇಲ್ಲಿ ಹೇರ್‌ ವಾಶ್ ಹೇರ್‌ ಕಟ್ಟಿಂಗ್‌ ಮತ್ತೆ--

ಇದು ಅಪರೂಪದ ಒಮ್ಮೆ ಕಾಣಬಹುದು. ಸಮುದ್ರದಲ್ಲಿ ನಾವು ಇನ್ನು ಎಲ್ಲರೂ ನೋಡಿರ್ತೀರಿ ಇದಕೋಸ್ಕರ ಎಲ್ಲಾ ಆಟೋಗಳು ನಿಂತಿದೆ. ಇದೊಂದು ಮೀನಿನ ಮಾರ್ಕೆಟ್‌.

ಇದು ಒಂದು ಚಹಾ ಅಂಗಡಿ ಚಹಾ ಅಂಗಡಿ ಮಾಡಲು ಹಾಲು ಮತ್ತು ಎಲ್ಲಾ ಚಹಾ ಪುಡಿ ಎಲ್ಲಾ ತೆಗೆದು ಇಟ್ಟಿದ್ಧಾನೆ ಅಣ್ಣ.

ಕೆನರಾ ಬ್ಯಾಂಕ್‌ ಭಾಗದಲ್ಲಿ ಎ.ಟಿ.ಎಂ. ನೂ ಇದೆ.